ಲೈಟ್ ಇವತ್ತು ಅಲ್ಲಿ.

ಮತ್ತೆ ಗಿಡ ತಗೋಳಾಕು ಹೂವಗಳು ಆಗಿದ್ದಾವೆ.

ಆ ಫಂಕ್ಷನ್ ಇತ್ತು ಅಲ್ಲಿ ನಿನ್ನೆ ಫಂಕ್ಷನ್ ಇತ್ತು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಇದರ ಒಳಗೆ .

ಹಮ್ ಜಿಮ್ ವಿಶ್ವ ರೀತಿ ವರ್ಕ್ ಅಂತ ಈ ತರ ಒಂದು ಜಿಮ್ ಐಟಿ ಹುಡುಗರಿಗೆ ಇದೆ ಜಿಮ್ .

ಅಲ್ಲಿ ಟೆಲೆಫೋನ್ಸ್ ಚಾರ್ಜರ್ ಇವೆಲ್ಲ ಇಟ್ಟಿದ್ದಾರೆ ಅಲ್ಲಿ.

ಇದು ಒಂದು ಡಾನ್ಸ್ ಸಮ್ಮೇಳನ ನಡೆಯಾಕೆ ಹತ್ತೈತಿ ಇದು ಮತ್ತೆ ಅಲ್ಲಿ ಒಂದು ಮೈಕ್ .

ಮತ್ತೆ ಇಲ್ಲಿ ಪ್ಲಾಸ್ಟಿಕ್ ಒಳಗೆ ಏನೋ ಪಾರ್ಸೆಲ್ ತಗೊಂಡು ಹೋಗೋಕೆ ಇಟ್ಟಿದ್ದಾರೆ ಯಾರಿಗೆ ಗೊತ್ತು --

ಮತ್ತೆ ದೊಡ್ಡ ದೊಡ್ಡ ಊರಿನ ಅಲ್ಲಿ ದೂರ ಗಿಡನೂ ಅದಾವೆ ಬಿಲ್ಡಿಂಗ್ ಅದಾವೆ ಅಲ್ಲಿ .

ಮತ್ತೆ ಈ ಬ್ರಿಜ್ ಸೈಡ್ ದೊಡ್ಡ ದೊಡ್ಡ ಗಿಡಗಳು ದೊಡ್ಡ ದೊಡ್ಡ ಗಿಡಗಳುನು ಅದಾವೆ .

ಈತ ದೊಡ್ಡ ಒಂದು ಬ್ರಿಜ್ ಇದೆ ಒಂದು ಬ್ರಿಜ್ ಐತಿ.